ಇ ಚಿತ್ರದಲ್ಲಿ ನಾವು ಒಂದು ಪ್ರಾವಿಷನ್ ಸ್ಟೋರ್ಸ್ ಅಂದ್ರೆ ದಿನಸಿ ಅಂಗಡ್ಡಿಯನ್ನ ನೋಡತಾ ಇದ್ದೇವೆ ನೋಡಿ ದಿನಸಿ ಅಂಗಡಿಯಲ್ಲಿ ಸಾಮಾನು ಗಳು ನೇತಾಕಿದ್ದೇವೆ ನೋಡಿ ದಿನಸಿ ಅಂಗಡಿಯಲ್ಲಿ ಸಾಮಾನುಗಳು ನೇತಾಕಿದ್ದಾರೆ ಹಾಗೆ ಒಂದು ರಿಫ್ರೆಜಾರೇಟರ್ ಸಹ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಪ್ರವಾಸಿ ಸ್ಥಾನ ಆದ ಚಿತ್ರವನ್ನಾ ನೋಡತಾ ಇದ್ದೇವೆ ಅಹ್ ಇದು ಬಹು ಅಂತಸ್ತಿನಾ ಕಟ್ಟದ ವಾಗಿದೆ ಇಂದಿನ ಕಾಲದಲ್ಲಿ ನೋಡಿ ಎರಡು ಕಟ್ಟಗಳ ಮಧ್ಯದಲ್ಲಿ --

ಈ ಚಿತ್ರದಲ್ಲಿ ನಾವು ವಿವಿಧ ರೀತಿಯ ಮಗ್ಗು ಗಳನ್ನ ನೋಡತ್ತೆವೆ ಗಾಜಿನ ಮಗ್ಗು ಗಳು ಇಲ್ಲಿ ನೋಡಿ ಅವುಗಳ ಮೇಲೆ ಪೈಂಟ್ ಅನ್ನ ಮಾಡಿದ್ದಾರೆ .

ಇದೊಂದು ಕಾಲೇಜು ಅಥವಾ ಶಾಲೆಯ ಒಳಭಾಗದ ಕೊಟ್ಟಡಿಯ ಚಿತ್ರಣವಾಗಿದೆ ನೋಡಿ ಅಲ್ಲಿ ವೈಟ್ ಬೋರ್ಡ್ ಕಾಣಿಸ್ತಾ ಇದೆ .

ಇಲ್ಲಿ ಗಾಡಿಯಲ್ಲಿ ಹೋಗುವಂತ ಒಬ್ಬ ಪುರುಷನ್ನು ಪುರುಷನು ತನ್ನ ಮಗಳು ಹಾಗೂ ತನ್ನಅಹ್ ಹೆಂಡತಿ ಇರಬಹುದು .

ಚನ್ನಾಗಿದೆ ಸಂಜೆ ಸಮಯದ ಚಿತ್ರಣವಾಗಿದೆ ಯಾಕೆ ಅಂದರೆ ಲೈಟ್ ಹಾಕಿದ್ದಾರೆ ಇಲ್ಲಿ .

ಈ ಒಂದು ಚಿತ್ರದಲ್ಲಿ ನಾವು ಪುಸ್ತಕದ ಅಂಗಡಿಯನ್ನ ಪುಸ್ತಕದ ಅಂಗಡಿಯನ್ನ ನೋಡುತ್ತಿದ್ದೇವೆ.

ಒಂದರ ಮೇಲೆ ಒಂದಂತ್ತೆ ಹಾಗೆ ಒಂದರ ಪಕ್ಕದಂತ್ತೆ ಒಂದು ಇಲ್ಲಿ ನಾವು ಯಾವ್ದು ಬೇಕೋ ಅವುಗಳ ಪ್ರೈಸ್ಗೆ ತಂಕಂತೆ ಆಯ್ಕೆ ಮಾಡ್ಕೊಂಡು ಬರಬಹುದು .

ಇದೊಂದು ಪಾರ್ಕು ಪಾರ್ಕಿನ್ ಎಂಟ್ರೆನ್ಸಗೆ ಒಳಗಡೆ ಬರಲು ಹಾಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ.

ರೆಸ್ಟೋರೆಂಟ್ ನಲ್ಲಿಅಹ್ ರೈಲಿನ ರೀತಿ ಇರುವಂತಹ ಮಕಳ್ಳು ಬಂದ್ರೆ ಅವರು ಆಟಡೋಕೋಕೆಸ್ಕರ ಟ್ರ್ಯಾಕ್ ಮಾಡಿದ್ದಾರೆ ಅಲ್ಲಿ ಮಕಳ್ಳು ಕುತ್ಕೊಂಡು ರೈಲ್ವೆ ಟ್ರ್ಯಾಕ್ನಲ್ಲಿ ಆಟ ಆಡಬಹುದು.